ಜನಗಳು ದಿನಾ ಆದಂಗೆ ಅಪ್ಡೇಟ್ ಮಾಡ್ಕೊಳ್ಳೋ ತರ.

ಇದ್ ಮಾಡೋದು ಇತ್ತೀಚೆಗಿನ ದಿನಗಳಲ್ಲಿ ಇಂತಹ ಟೆಂಟ್ ಮಾಡ್ಕೊಳೋದು ಎಲ್ಲ ಈಜಿ ಯಾಗಿ ನಾವು ಚಿಕ್ಕದಾಗಿ ತಗೊಂಡು ಹೋಗಿ ಹಾಕೊಂಡು ಬಿಡಬೋದು . ಆ ತರದೆಲ್ಲ ಈಗ ಸಿಗುತ್ತೆ ಬಾಳ ಚಂದ ಆಲ್ವಾ ಈ ತರ ಹೋಗಿ ಸುತ್ಕೊಂಡು ಬರೋದು.

ನೋಡಿ ಎಷ್ಟು ಕಣ್ಣು ಕುಕ್ಕುವಂಗೆ ಐತೆ . ಆ ಮೆಹಂದಿನ ಮಾಡ್ತಾರೆ ನಾವು ಮಾಡಷ್ಟು ದಿನ ಬಹಳಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ ಇದನ್ನ.

ನಾ ಇಲ್ಲಿ ಇಂತ ಸ್ಥಳಗಳಿಗೆ ಜನ ನೋಡೋದಕ್ಕಂತಾನೆ ದೂರ ದೂರದ ಕಡೆಯಿಂದ ಹೋಯ್ತಾರೆ ಆದರೆ ನಮ್ಮೂರುಗಳಲ್ಲಿ ಪಕ್ಕದಲ್ಲೇ ಇರುತ್ತೆ ನದಿಯೆಲ್ಲ ಹರಿತಾ ಇರುತ್ತೆ ನಮಗೆ ಗೊತ್ತೇ ಆಗಲ್ಲ ಎಷ್ಟೋ ವಿಷಯಗಳು ಇಲ್ಲಿ ನಡೆಯುವಂತದ್ದು.